ನಾವು ಇದ್ರೊಳಗಡೆ ಒಂದು ಜಿಮ್ ನೋಡಕ್ ಕುತ್ತವರಿ ಈ ಜಿಮ್ ಒಳಗಡೆ ಎಲ್ಲರು ವರ್ಕೌಟ್ ಮಾಡತ್ತರಿ.

ಅ ಪ್ರುಟ್ ತಿನ್ನೋದ್ರಿಂದ ಬಾಡಿ ಗ್ರೋಥ್ ಆಗತ್ತರಿ.

ಕ್ವಾಲಿಟಿ ಚಲೋ ಇರತ್ತತಿ ಆದ್ರೆ ಅಮೌಂಟ್ ಒಂದ್ ಸ್ವಲ್ಪ ಜಾಸ್ತಿ ಇರತ್ತತ್ ರೀ .

ಇವಾ ಅಹ್ ಇದು ಬಹಳ್ ಹೋರಾಟ ಮಾಡೆನ್ ರಿ.

ಮತ್ತ ಈ ಎಸ್.ಬಿ.ಐ ಬ್ಯಾಂಕಿನ ಒಳಗಡೆ ಇವೆಲ್ಲಾ ಸಿಟಿ ಒಳಗಡೆ ಜಾಸ್ತಿ ಕಣ್ಣ್ ಬರತ್ತವರಿ.

ಅಹ್ ಅಲ್ಲಾ ಓ ಅಕ್ಬರ್ ಅಲ್ಲಾ ಅನ್ನು ಪೂಜೆ ಮಾಡತ್ತರಿ.

ಈ ಗ್ರಂಥಾಲಯ ಒಳಗಡೆ ಪುರಾ ಬುಕ್ಸ್ ಎಲ್ಲಾ ಇರ್ತವರಿ ನಮಿಗೆ ಯಾವ್ ಬುಕ್ಸ್ ಬೇಕಲ್ಲಾ ಆ ಬುಕ್ಸ್ ತೊಕೊಂಡು ಇಲ್ಲಿ ಹೋದ್ರೆ ನಾವು ಈ ಗ್ರಂಥಾಲಯ ಅಂತ ಅಂದ್ರೆ ಬುಕ್ಸ್ ಅಷ್ಟೇ ಇರಗಿಂಲ್ಲರಿ ಇಲ್ಲಿ.

ನಮ್ಮತ್ರನೆ ಕುತ್ಕೊಂಡ್ ಓದಕ್ಕೂ ಜಾಗಿರ್ತ್ತತ್ ರೀ.

ಕುತಕೊಂಡ್ ಓದಬಹುದುರಿ ನಾವು ಅಲ್ಲೆ ಕುತಕೊಂಡ್ ಓದಬಹುದು.

ಇದು ಎಲ್ಲಾ ಮೈತೋಕೋ ಬರತ್ತರಿ ಮತ್ತೆ ನಮ್ಮ ಕೇರಿ ನೋಡಕ್ ದೊಡ್ಡವದರಿ.

ಬತ್ತಾ ಏನೋ ಹಾಕ್ಯಾರೀ ಅದು ಪುರಾ ಹಚ್ಚ ಹಸ್ರಾಗಿ ಬೆಳದ್ಯತ್ರಿ ಎಲ್ಲಾ ಅದು ಮತ್ತ ನೀರ್ ಹಾಸ್ಯರ್ ಇದಕ್.

ಮತ್ತೆ ಈ ಮದ್ವಿಗೆ ಆಶೀರ್ವಾದ ಮಾಡಕಂತ ಅಂದ್ ಅವ್ರ ಮನಿ ಮದುಮಕ್ಕಳ್ --

ಬಂದು ಬಳಗದವರ್ ಎಲ್ಲಾರು ಬಂದು ಕೂತ್ಕೊಂಡಾರ್ ಇಲ್ಲಿ.

ಈ ಜಿಮ್ ಒಳಗಡೆ ಎಲ್ಲರು ಪುರಾ ಹೆವಿ ವರ್ಕೌಟ್ ಮಾಡತ್ತರಿ.

ಆದ್ರೆ ಈ ಕೆ_ಎಲ್ ಇನ್ಸ್ಟಿಟ್ಯೂಟ್ ಕಿನ್ ಅಷ್ಟೊಂದು ಏನ್ ಇದೇನ್ ದೊಡ್ಡದು ಇಲ್ಲಾರಿ.

ಈ ಹಾಸ್ಪಿಟಲ್ ನ ಒಳಗಡೆ ಪೇಷಂಟ್ ಗಳು ಇರತ್ತರಿ .

ಈ ಕಾರ್ ಪಾರ್ಕಿಂಗ್ ಈ ಜಗದಾಗೆಲ್ಲಾ ಏನ್ ಮಾಡತ್ತಅಂತ ಅಂದ್ರೆ --

ಇಲ್ಲಿ ಅಂಡರ್ ಗ್ರೌಂಡ್ ಮಾಡ್ ರೀ.